ಇದು ಇದು ಜನರು ಕಾಯುವಾಗ ಉಪಯೋಗಿಸುವ ಸ್ಥಳ ಜನರು ತುಂಬಾ ಕೂಟವಿದ್ದಾಗ ಜನರು ಕಾಯಲು ಆಗುವುದಿಲ್ಲ ಅದರಿಂದ --

ಅವರಿಗೆ ಕೂರಲು ಸ್ಥಳವನ್ನು ನೀಡಿ ಚೇರ್ ನ್ನು ದೊರೆಯಿಸಿ ಅವರಿಗೆ ಉಪಯೋಗವಾಗಲು ಈ ಸ್ಥಳವನ್ನು ಉಪಯೋಗಿಸು --

ಆಹಾರಗಳಲ್ಲಿ ಒಂದು ವಿಧದ ಆಹಾರ ದೋಸೆ ಮತ್ತು ಚಟ್ನಿ ದೋಸೆ ಮಾಸ್ತ್ತು ಚಟ್ನಿಯನ್ನು.